ಆ ಆ ನಾನ್ ನೋಡ್ಲೇ ಇಲ್ಲ ಹೇಗೆ ಉಂಟು ಅಂತವೇ.

ದಿನ ಆಯ್ತು online ಅಲ್ಲಿ shopping ಏ ಆಗ್ಲಿಲ್ಲ.

ನೀನು ಒಂದು Ajio check ಮಾಡ ಇದು ಹುಡುಕಂದ್ರೆ ಅಲ್ಲಿ ಈಗ ಹೊಸ ಹೊಸ collections ಬಿಟ್ಟಿದ್ದಾರೆ.

ಹ್ಮ್ ಹೌದು ನಾನು ನಿನ್ನೆ ನಾನ್ . ನೋಡುದೆ ಇಲ್ಲ ಬೇರೆಲ್ಲ ನೋಡ್ತೇನೆ ಅದ್ರಲ್ಲಿ ಎಲ್ಲ ನನ್ಗೆ ನೋಡಿ ನೋಡಿ ಬೊಡಿತು ಎಲ್ಲದಲ್ಲಿಸ shopping ಮಾಡಿ ಮಾಡಿ.

Ajio ಬಿಟ್ಟು ಬೇರೆ ಎಲ್ಲದ್ರಲ್ಲಿ ನೋಡುತ್ತೇನೆ.

ಹಾ Myntra ನೋಡಿದೆನೆ but ಅದ್ರಲ್ಲಿ rate ಜಾಸ್ತಿ ಇದ್ದ ಹಾಗೆ ಮಾತ್ರ ಬಟ್ಟೆ quality ಹ್ಮ್ ಬಟ್ಟೆ ಎಲ್ಲ .

ಹಾ ಹಾ ಅದು ನೋಡ್ಲಿಲ್ಲ ನಾನು Meesho ಅಲ್ಲಿ ನಾನು ತುಂಬಾ shopping ಮಾಡುದು.

Meesho ದವರು ಮತ್ತೆ ಬೇಗ delivery ಸ ಮಾಡ್ತಾರೆ, ನಮಗೆಲ್ಲಾ ಎಂತ.

Speaker 2: ಬೇಗ ಅವರಿಗೆ ಒಂದು message ಹಾಕಿದ್ರೆ ಅವರು ಬೇಗ .

ನಾಳೆ ಎಲ್ಲಿಯಾದ್ರೂ ಹೋಗ್ಬೇಕು ಹೇಳಿದ್ರೆ ಇವತ್ತು ನಾವು message ಮಾಡಿದ್ರೆ ಇವತ್ತೇ ಬರ್ತದೆ.

ಮತ್ತೆಂತ ನಾಡಿದ್ದು ಆದಿತ್ಯವಾರ.

Hello ನಮಸ್ತೆ.

ಹ್ಮ್ ಚನ್ನಾಗಿದ್ದೀವಿ. ವನಮಹೋತ್ಸವ ಇದೆ ಅಂದೆ ನಾಡ~ ನಾಡಿದ್ದು. ಹೋಗ್ಬೇಕಾ?

ಹ್ಮ್ ಹೋಗ್ಬೇಕ ಅನ್ಕೊಂಡಿದೀವಿ ರೀ. ಅಲ್ಲಿ ಎಲ್ಲಾ ತರಹದ ಗಿಡಗಳ್ ಸಿಗ್ತಾವೆ ಆ ಹ್ಮ್ ತಗೊ ಬಂದ್ ಹಾಕ್ಬೇಕು ನಮ್ಮ್ ಹೊಲದಲ್ಲಿ ತೋಟದಲ್ಲಿ.

ಮನೆ ಹತ್ರನು ಚನ್ನಾಗಿರುತ್ತೆ ನೀವು ? ನಾನ್ ನಾವೊಂದುಸಲ . ಈ city ಗಳಲ್ಲೆಲ್ಲ ಗಿಡ ಮರವೆಲ್ಲಾ ಬೆಳೆಸಿದರೆ ಮನೆ ಎಲ್ಲಾ ಕಟ್ಟಿಸ್ತಿದ್ದಾರೀ.

Atleast ನಾವಾದರೂ ಬೆಳೆಸ್ಬೇಕಲ್ಲ.

ಹ್ಮ್ ಬರ್ತಿವ್ರೀ ಬರ್ಬೇಕು.

ಹ್ಮ್ ಹೌದಾ. ಎಲ್ಲಾ ಗಿಡಗಳು. ಹ್ಮ್ ಎಲ್ಲಾ ತರಹದ ಗಿಡಗಳು ಸಿಗ್ತಾವೆ. ಹೂವಿನ್ ಗಿಡ ಬೇರೆ ಬೇರೆ ಎಲ್ಲಾ ತರದು ಸಿಗತಾವೇನಲ್ಲ.

ನಾವ್ ಯಾವ್ದ್ ಕೇಳಿದ್ರ ಅದು ಕೊಡ್ತಾರೀ ಅವ್ರು . ಹೌದಾ ಮತ್ತೆ ಗಿಡ ಗಿಡಗಳಿಂದ ಎಷ್ಟೆಲ್ಲ help ಆಗತ್ತೆ ಆದ್ರೆ ಈಗಾ ಎಲ್ಲಾರು ಗಿಡಗಳನ್ನ ರಕ್ಷಣೆಕ್ಕಿಂತ ಜಾಸ್ತಿ ಅವನ್ನ ಕಡ್ದೇ ಹಾಳ್ ಮಾಡ್ತಾ ಇದ್ದಾರೆ.

ಮೊನ್ನೆ ರಾಷ್ಟ್ರೀಯ ಅಗಲಕರಣಗೋಸ್ಕರ Ballari city ಯಲ್ಲಿನೆ ಐವತ್ತು ಅರವತ್ತು ಮರಗಳನ್ನ ಕಡ್ದಿದ್ದಾರಲ್ರಿ. ಹೌದು ರೀ ಹ್ಮ್ ಇಲ್ಲಿ ಎಲ್ಲಾ ಅಷ್ಟೇ. ಎಷ್ಟು ದಿನಾ ಬೇಕು ದೊಡ್ವಾಗಕ್ಕೆ.ಆಗೋಕೆ ಕಡಿಯೋದ ಒಂದ ನಿಮಿಷ ಆಗಲಾ.

ಹ್ಮ್ ಏನೋ ಮಾಡ್ತಾರೆ ಈ ಒಂದು ಜನ. ನಾವು ಕೂಡಾ ಉಳಿಸ್ಬೇಕು. ನಮ್ಗೆಲ್ಲ inspiration ಅಂದ್ರೆ ಸಾಲು ಮರದ ತಿಮ್ಮಕ್ಕ ಮರಗಳನ್ನ ಎಷ್ಟು ತನ್ ಮಕ್ಕಳಂತೆ ಎಷ್ಟು ಮರಗಳನ್ನ ನೋಡಿದ್ದಾರೆ. ಆ ಆ ತರಾ ಮಾಡಾಕ ಆಗದಿದ್ರುನು ನಮ್ ಕೈಲೇ ಆದಷ್ಟು ಒಂದ ನಾಕ್ ಗಿಡಗಳನ್ನ ಬೆಳೆಸ್ಬೇಕು. ಅವರ್ ವಯಸ್ಸಾದ್ರೂ ಕೂಡಾ ನೀರ್ ಎಲ್ಲಿಂದೊ ತಗೊಂಡ್ಬಂದ್ ಅದ್ಕ್ ಹಾಕಿ.

ತುಂಬಾ ಎಲ್ಲಾ ಇದ್ ಮಾಡಿದ್ರು ಸಹಾಯ ಮಾಡಿದಾರೆ ಅವ್ರು. ಹ್ಮ್ ಅವರಿಗೇನ್ ನೋಡು uneducated ಅವರಿಗೆ ಅಸ್ಟೆಲ್ಲ ಬುದ್ದಿವಂತಿಕೆ ಐತಂದ್ರೆ educated ಆಗಿ ನಾವು ಒಂದಸ್ವಲ್ಪದ್ರು ಮಾಡ್ಬೇಕಲ್ಲ ಒಂದ್ percent ಆದ್ರೂನು.

ಬೇರೆ ಅವರೀಗೋಸ್ಕರ ಮಾಡಿದರಲ್ಲಾ ನಮಿಗೆ ಗಾಳಿ oxygen ಬೇಕಲ್ಲ ಅದಕ್ಕೋಸ್ಕರ ಮಾಡಬೇಕಲ್ಲ ನಾವು. ಇದು ಬೇಸಿಗೆ ಬಂತಲ್ಲ ದಿನ ಬಿಸ್ಲು ಜಾಸ್ತಿ ಇರುತ್ತೆ ಅವಾಗ ಎಲ್ಲಾದರು ಕಾರ್ ಒಂದು ಕಾರ್ ನಿಲ್ಲಿಸ್ಬೇಕಂದ್ರು ಕೂಡಾ ಗಿಡ ಮರ ನೋಡುತ್ತಾರೆ. ಹ್ಮ್ ಅದು ಬೇಸಿಗೆ ಬಂದಾಗಸ್ಟೇ ನೆನಪಾಗತ್ತೆ ಅಂತ ಅನ್ನೋದು ಬದ್ಲು ಆ ಹುಟ್ಟಿದ ಹಬ್ಬಕ್ಕಾಗಿರ್ಬೋದು ಮನೇಲಿ ಏನೇ function ಆಗಿರ್ಬೋದು. ಆ function ಆದಾಗೆಲ್ಲ ಒಂದ್ ಗಿಡ ನೆಟ್ರೇ ಎಲ್ರೂ ಎಷ್ಟ ಚನಾಗಿರತ್ತೆ.

ಹ್ಮ್ ಎಷ್ಟ ಚನಾಗಿರತ್ತೆ but ಈ ಈ ಜನ ಅದನ್ನ್ ತಿಳ್ಕೋಳಂಗಿಲ್ಲ. ಹ್ಮ್. ಗಿಡ ಮರಗಳಿಂದ ಇಷ್ಟೆಲ್ಲಾ ಉಪಯೋಗ ಐತೆ ಪ್ರತಿವೊ~ ಕೆಲವು ಗಿಡಗಳಿಂದ ನಾವೇ ಮನೆಯಲ್ಲಿ ಮನ ಮದ್ದು ಮನೆ ಮದ್ದು ಮಾಡ್ಕೊಂಡು ಎಷ್ಟೋ ಕಾಯಿಲೆಗಳನ್ನ.

ಹ್ಮ್ ಈಗಿನ ಕಾಲ್ದಗು ಅದನ್ನ ನಾವ್ ಮಾಡಿದ್ರ ಆಗತ್ತೆ ಮಾಡಲ್ಲ ಅಲ್ಲ ನಾವು lazy ಗಳು. ಹೌದು ಬೇಜವಾಬ್ದಾರಿ. ಬೇಜವಾಬ್ದಾರಿಯಿಂದ En~ English medicine ತಗೋಣೊದು ತಿನ್ನದು. ಈಗೆಲ್ಲಾ ಅದಿಕ್ಕೆ ಕೊರೊನಾ ಅದು ಇದು. ಹ್ಮ್ ತೊಂದರೆ ಇಡೀ ದೇಶಾನೆ ಬೆಚ್ಚಿಬಿಳೋತರ ಆಯ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು.

ಹ್ಮ್ ಇಪ್ಪತ್ತು ಆದೃನು ಈ ಜನಗಳಿಗೆ ಬುದ್ದಿ ಇಲ್ಲ ಮತ್ತೆನ್ರಿ ನೀವ್ ಏನೇನ್ ಗಿಡ ಬೆಳೆಸಿದಿರಾ. ನಮ್ಮನೆ ಕಾಣಗೆ ಗಿಡ ಅಂತಾರೀ.

ನಮ್ಮನೆ ಹತ್ರ ಬೇವಿನ್ಗಿಡ, ಬಾದಾಮಿಗಿಡ, ತುಳಸಿ.

ಬೇರೆ ಬೇರೆ ಹೂಗಳದ್ದು.

ಹ್ಮ್ ಹ್ಮ್ ಹಳ್ಳಿ ಊರಲ್ಲ ಜಾಗ ಇರುತ್ತಲ್ಲ.

ಹ್ಮ್ ಹಂಗಾಗಿ city ಯಾಗಾದ್ರೆ ಜಾಗ ಇರಲ್ಲ.

ಹ್ಮ್ ಆದೃನು ಸ್ವಲ್ಪ ಆದಷ್ಟು ಚಿಕ್ಕ್ ಚಿಕ್ಕ್ ಕುಂಡದೊಳಗನೆ ಬೆಳೆಸ್ಬೇಕು.

ಹ್ಮ್ ನಮಗ ಎಷ್ಟಾಕ್ಕೆತಿ ಅಷ್ಟ್ ಮಾಡ್ಲೇಬೇಕಲ್ಲ.

ಹ್ಮ್ ಮತ್ತೆ ಬರ್ತಾಇದೀರ ಹಂಗಂದ್ರೆ ವನ್ಯಮಹೋತ್ಸವಕ್ಕೆ. ಹ್ಮ್ ಬರ್ತೀನಿ. ಸರಿ ಬಂದಾಗೆ call ಮಾಡ್ರಿ ಈಗ. ಸರಿ ಬಿಡಿ.

Hai. ಗೊತ್ತಾಯ್ತಾ ಯಾರಂತ? ಹಾ ಗೊತ್ತಾಯ್ತು ಗೊತ್ತಾಯ್ತು.

ಹೌದು ಅಲಾ ಬಾರಿ ಅಪರೂಪಲ್ವಾ call ಮಾಡುದು ಹಾಗ್ ಗೊತ್ತಾಗ್ತದಾ ಇಲ್ವಾ ಅಂತ್ಹೇಳಿ ನೋಡಿದ್ದು.

Voice ಗೊತ್ತಾಗ್ತದಲ್ಲಾ ಎಷ್ಟು ಅಪರೂಪವಾದ್ರೂ voice ಕೇಳಿ ಕೇಳಿ ಇರ್ತದಲ್ಲಾ. ಹ ಹೌದ್ ಹಾಗೆ ನೆನಪ್ ಇರ್ತದ ನೋಡುವಾ ಅಂತ ನಮ್ಗೆ ಇನ್ ಇರ್ತದಲ್ವಾ ಉಂಟಲ್ವಾ ಅದು ಖುಷ್ಯಾತ್‌ ನಂಗೆ. ಹೌದು ಅದು ನೆನಪ್ ಯಾವಾಗ ಮರೆತ್ ಹೋಗುದಿಲ್ಲಲ್ಲ. ಅಲ್ವಾ ಅದ್ ಹೌದು ಮತ್ತೇ ಎಂತ ಮಾಡುದು ನೀವ್ ಈಗ?

ನಾನೂ tailoring ಮಾಡ್ತಾ ಇದ್ದೀನ್ ನಾನು. ಆ ಅದೇಯಾ job continue ಮಾಡುದು? ಹ ಅದೇ ಸಾಕಾಗ್ತದೆ ಮತ್ತೇನ್ರಿ ಮಾಡುದೂ ಅದೇ ಮಾಡ್ಬೇಕಲ್ಲ. ಅಲ್ಲ ಹೇಗಾಗ್ತದೆ ಅಂದ್ರೆ ಅದು ಹೌದು ಅಲ್ಲ ಅದ್ ಹೌದು ಒಂಥರಾ ನಂಗೆ ತುಂಬಾ ಇಷ್ಟ ಅದು ಕೆಲ್ಸ actually.

ಅಲಾ ಅದು ನಮ್ದೆ ಕೆಲ್ಸ ಅಲ್ಲಾ ಯಾರಿಗೆ ಏನೂ ನಮ್ಗೆ ಬಗ್ಗ್ಬೇಕಂತಿಲ್ಲಲ್ಲ ನಮ್ದು ನಮ್ಗೆ ಹೇಗ್ ಹೇಗ್ ಆಗ್ತದಾ ಹ? ಅದು ನಾವೇ ಸ್ವತಃ ದುಡಿಬಹುದಲ್ವಾ ನಮ್ಮದು ನಾವೇ owner ಅದ್ರದ್ದು ಹಾಗೆ.

ಬೇರೆ ಅವ್ರಾ ಕೈ ಕೆಳ್ಗೆ ಕೆಲ್ಸ ಮಾಡ್ಬೇಕಂತಿಲ್ಲ ನಾವೇ ಬೇಕಾದ್ರೆ ಹೊಲ್ದೆ ಇದ್ದ್ರೂ ಹೌದು ಮತ್ತೆ.

ಅ ನಾನೂ ಇದೆ nursing ಮಾಡ್ತಿದ್ದೆ ಮುಂಚೆ ಈಗ ಮನೆಯಲ್ಲೇ ಇರುದು ಅಲ ನೀವೂ ಕೊರೊನ time ಎಲ್ಲ ಹೇಗೆ ಹೊಲಿತಿದ್ರ ಹೇಗೆ ಅಂಗಡಿ ಇತ್ತಲ್ಲ ನಿಮ್ದು. ನಂದೂ shop ಇತ್ತೂ.

ಇಲ್ಲೇ ನಮ್ಮ ಪಕ್ಕದ ಊರಿನಲ್ಲಿ ಅದು ಮತ್ತೆ ಬಂದ್ ಮಾಡಿ ನಾನು ಮನೆಯಲ್ಲಿ ಈಗಾ ಹೊಲಿತಾ ಇದ್ದೀನಿ.

ಕಷ್ಟ ಆಗ್ತಾದಲ್ಲಾ ಆವಾಗ ಎಲ್ಲಾ ಇದು ಬಾಡಿಗೆಗೆಲ್ಲಾ ಕೊಟ್ಟು ಹ್ಮ್. ಮತ್ತೆ ಹೌದು ಅದೆ ನಾನ್ ಎಣ್ಸಿದೆ ನಾನ್ ಮೊನ್ನೆ ಒಮ್ಮೇ ರಸ್ತೆ ಅಲ್ಲಿ ಹೋಗುವಾಗ ನಿಮ್ದು ಅಂಗಡಿ ನೋಡಿದೆ ಅಲ್ಲೀ close ಆಗಿತ್ತು ಅದು ಬಾಗಿಲು ಹಾಕಿತ್ತಲ್ವಾ ಅದಕ್ಕೆ ನಾನೂ ಆ ಈವಾಗ ನೆನಪಾಯ್ತಾ. Call ಮಾಡಿ ಕೇಳ್ವಾ ಹೇಗಿದ್ದೀರಾಂತ ಹಾಗೆ ಮಾಡಿದ್ದು. ಹಾ ಕೊರೊನ time ಲ್ಲ್ ತುಂಬಾ ಕಷ್ಟ ಅಲ್ಲ ಹೇಳಿ ಪ್ರಯೋಜನ ಇಲ್ಲ.

ಹೌದು ಅದು ಕೂಡ ಹೋಲಿಯುವವರಿಗ ಅಂದ್ರೆ ಅಂಗಡಿ ಅಲ್ಲಿ ಅದೆ fan charge ಮತ್ತೇ current bill ಅದೆ fan ಗೆಲ್ಲ current bill ಅಂತೆಲ್ಲ ಹೇಳ್ತಾರೆ ಅದೆಲ್ಲ ಕಟ್ಬೇಕಲ್ವಾ? ಮತ್ತೇ ಹೊಲಿವವ್ರು ಕೂಡ ಕಡಿಮೆ ಅಲ್ವಾ ನಮ್ಗೆ ಬಟ್ಟೆ ಎಲ್ಲ ತೊಕೊಳಿಕ್ಕೆ ಕಷ್ಟ ಅಲ್ವಾ ಆಹೊತ್ತಿನಲ್ಲಿ. ಹೌದೌದು ಅದೇ ತೊಗೊಳುದು ಬಿಡಿ ಹೊಲಿದು ಬಿಡಿ ತೊಗೊಳ್ಳಿಕ್ಕೆ ಅ piece ತೊಗೊಳ್ಳಿಕ್ಕೂ ಹಣ ಬೇಕಲ್ವಾ ಅದ್ ಅರಿವೆ ಎಲ್ಲ ತೊಗೊಳ್ಳಿಕ್ಕೂ ನಮ್ಗೆ ಕಷ್ಟ ದುಡಿಯುವವರ್ ಯಾರಿದ್ದಾರೆ ಹಾಗೆ ಅದೂ ಹೇಳಿಕ್ಕೆ ಹೇಳ್ತಾರೆ. Business ನವ್ರಿಗೆ ಮಾತ್ರಲಾ ಇದ್ ಆದದ್ದೂ ಹಣದ ಕೊರತೆ ಆದದ್ದು ಅಂತ ಹೇಳ್ತಾರೆ ಅದು ಸುಮ್ಮನೆ ನಮ್ಮಂತಾ ಒ. ಇಲ್ಲೀ ಅಲ್ಲಾ ಒಬ್ರೂ ದುಡಿಸಬೇಕಂದ್ರೂ ಅವ್ರಿಗೆ ದುಡಿಮೆ ಮಾಡಿದವರಿಗೆ ಹಣ ಕೋಡ್ಬೇಕಲ್ಲಾ? ಹೌದೌದು ಅದೇ ಹೌದು ತುಂಬಾ ಕಷ್ಟ ಅದ್ ಹೇಳಿ ಪ್ರಯೋಜನ ಇಲ್ಲ ಕೆಲವರ್ ಒಂದ್ kit ಎಲ್ಲ ಕೊಡ್ತಿದ್ರು ಅದೆಲ್ಲ ನಿಮ್ಮ ಇದು tailoring ಅಲ್ಲಿ ಕೊಟ್ಟಿದ್ದ್ರಾ?

ಹೌದಾ ಹೌದಾ ಈ ನಿಮ್ದು ಕೂಡ ಉಂಟಲ್ಲ ಅದು tailoring ತರಬೇತಿ ಅವ್ರು management ಅದ್ದು separate. ಉಂಟಂತೆ ನಾನ್ ಏನೂ ಆ ಕಡೆ ಗೊತ್ತೂ ಇಲ್ಲ ಹೋಗ್ಲೂ ಇಲ್ಲ ನಮ್ಗೆ ಕೊಟ್ಟವರು ಯಾರು ಇಲ್ಲ. ಹೌದಾ ಅಲ್ಲಾ ನಮ್ಮ neighbour ಒಬ್ಬರು ಹತ್ತಿರದ ಮನೆಯವ್ರ್ ಹೇಳ್ತಿದ್ರು ಹಾಗೆ ನಾನ್ ನಿಮ್ಗೆ ಕೊಟ್ಟಿದ್ದ್ರಾ ಹಾಗೆ ಕೇಳುವಾ ಮತ್ತೇ ಹೇಗೂ ಸಮಾಚಾರ ಕೇಳ್ಧಾಗ್ ಆಗುತ್ತಲ್ಲ ಸೌಖ್ಯವಾ ಹೇಗೆ ಅಂತ. ಹಾ ಅಲಾ ನಾನ್ ನೀವ್ ಇಟ್ತ್ರ ಫೋನ್ ಇಲ್ಲಲ್ಲ urgent ಏನ್ ಕೆಲ್ಸ ಉಂಟಾ ಇಲ್ಲಲ್ಲ?

ಹೌದಾ ನಾನ್ ಅಂದ್ರೇ ನಂಗೆ ಕೂಡಾ ತುಂಬಾ ಇಷ್ಟ ನಾನೂ ಆಚೇ ನಮ್ಮ ಮನೆ ತಾಯಿ ಮನೆಯಾ ನಿಮ್ಮ ಮನೆಯ ಆಚೇ ಅಲ್ವಾ ಆವಾಗ ಬಂದಾಗ ನಂಗೆ ಕಲ್ಸಿ ಕೊಡಿ ಆಯ್ತಾ? ಆಯ್ತಾಯ್ತು okay ಕಲ್ಸಿ ಕೊಡುವ ಏನು ಕಲಿಸಿ ಕೊಡದೆ. ಅದಿಕ್ಕೆ ನಾನೂ ಕೇಳ್ದೆ ನಂಗೆ ತುಂಬ ಇಷ್ಟ ಕಲೀಬೇಕಂತ ಆಯ್ತಾ.

Okay ಮತ್ತೇ ಸೌಖ್ಯ ಅಲ್ಲಾ okay ಮತ್ತೇ ನೋಡ್ವ ಬರ್ತೇನೆ ನಾನು ಮಾತಾಡ್ವ ತುಂಬ ಆಯ್ತಾ.

ಸರಿ okay bye bye bye.